Order ಮಾಡುವಾ ಒಮ್ಮೆ ಒಟ್ಟಿಗೆ ಕುಳಿತು ಆಯ್ತಾ bye . ಹಾ ಸರಿ ಸರಿ bye ಆಯ್ತಾ ಕಾಣುವ ಇನ್ನೊಮ್ಮೆ call ಮಾಡ್ತೇನೆ.

ಮತ್ತೆ ಎಂತ ಮಾಡ್ತಿದ್ರಿ ಈಗ? ಈಗ exam ಆಯ್ತು ಹಾಗೆ ಬಂದೆ ಈಗ hostel ಗೆ.

ಹ್ಮ್ ನಿಮ್ದು ಹವ್ಯಾಸಗಳು ಎಂತ? ಹವ್ಯಾಸಗಳೂ ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಹವ್ಯಾಸಗಳು ಮೊದ್ಲು ತುಂಬ ಇತ್ತು ಆದ್ರೆ ಈಗ ಹೆಚ್ಚಿಗೆ ಇರುವಂತದ್ದು ಈ coin ಗಳು ಬರ್ತದಲ್ಲ ಅದನ್ನು collect ಮಾಡ್ತಿರ್ತೇನೆ .

ಬೇರೆ ಬೇರೆ size ನ ಐದು ರುಪೈ coins ಅಲ್ಲಿ different different ಅಂದ್ರೆ ಬೇರೆ ಬೇರೆ ರೀತಿ ಇದೆಲ್ಲ ಬರ್ತದಲ್ಲ ಚಿತ್ರ ಬೇರೆ ಬೇರೆ ಚಿತ್ರ ಎಲ್ಲ ಬರುದು ಅದನ್ನೆಲ್ಲಾ collect ಮಾಡ್ತಿರ್ತೇನೆ .

ಮತ್ತೆ ಕೆಲವೊಮ್ಮೆ ಲೇಖನಗಳನ್ನು ಬರಿತೇನೆ.

ಮತ್ತೆ ಒಂದು charitable trust ಅಲ್ಲಿ ಇದ್ದೇನೆ ಹಾಗೆ ಮಕ್ಳಿಗೆಲ್ಲ ಹೋಗಿ ಪಾಠ ಮಾಡಿ ಬರ್ತೀರ್ತೆನೆ ಒಟ್ಟಿಗೆ ನಾವು ಹೋಗ್ತೇವೆ ಗುಂಪಲ್ಲಿ ಹೋಗ್ತೇವೆ.

ಒಂದೊಂದು ಶಾಲೆಗಳಿಗೆ ಹೋಗಿ ಪಾಠ ಮಾಡಿ ಒಳ್ಳೆ ಖುಷಿ ಆಗ್ತದೆ ಇದೆಲ್ಲ ಹವ್ಯಾಸ ಸಣ್ಣ ಪುಟ್ಟ.

ಹಾಗೆ ಮತ್ತೆ movie ನೋಡುದು ನಿಮ್ಮದು? ನಮ್ದು ಇದೆ ಹಾಗೆ ನಾವ್ಸ ಇದು beautician ಮಾಡ್ತೇವೆ ನಮ್ದೇ Parlour ಇದ್ದು ಅದು . ಹ್ಮ್ ಆಕಡೆ ಈಕಡೆ ಹೋಗುದು.

Traveling ಮಾಡುದು ಅದರ . ಪ್ರವಾಸಕ್ಕೆ ಹೋಗುದು ದೇವಸ್ಥಾನಕ್ಕೆ

Cinema ನೋಡ್ತಾ ಹವ್ಯಾಸ ಸಾ ಉಂಟು ಆದ್ರೆ ಈಗ್ ಈಗ ಕಡಿಮೆ ಈಗ ಓದ್ಲಿಕ್ಕೆ time ಸಿಗುದಿಲ್ಲ ಆದ್ರೆ cinema ನೋಡುದು ಉಂಟು ಇಲ್ಲದ್ರೆ ಅದು ಕೂಡ ಹವ್ಯಾಸ ಇರ್ತಿತ್ತು ನನ್ಗೆ ಈಗ್ ಈಗ ಕಡಿಮೆ ಆಗ್ತಾ ಬಂದಿದೆ. time ಸಿಗುದಿಲ್ಲ ಯಾವ್ದಕ್ಕೂ ಹಾಗೆ .

ಬೇರೆ ಹೀಗೆ ಒಂದು extra ಅಂತ ಮನಸ್ಸಿಗೆ ನಿಮ್ಗೆ ನೆಮ್ಮದಿ ನೀಡುವಂತ ಒಂದು ಯಾವ್ದು ನಿಮ್ಮದು? ಅಂದ್ರೆ? ಅಂದ್ರೆ ನನ್ ಮನಸ್ಸಿಗೆ ಒಂದು ಮಾಡಿದಾಗ ಮನಸ್ಸಿಗೆ ಉಲ್ಲಾಸ ಸಿಗ್ತದಲ್ಲ ಒಂದು ತೃಪ್ತಿ ಸಿಗ್ತದಲ್ಲ ಆ ರೀತಿ ಹವ್ಯಾಸಗಳೇನಾದ್ರು ಇದ್ಯಾ? ಹಂಗಂದ್ರೆ ಇದೆ ನಮ್ದು ಈಗ ವೃದ್ಧಾಶ್ರಮಕ್ಕೆ ಅ~ ಅವ್ರನ್ನೆಲ್ಲ ನೋಡುದು ಅಲ್ಲಿ ಹೋಗುದು .

ಹೌದು ಹೋಗುದು ಅದೊಂದು ಖುಷಿ ಆಗ್ತದೆ. ಹ್ಮ್ ಸಣ್ಣ ಸಣ್ಣ ಮಕ್ಳು ಇರ್ತಾರಲ್ಲ ಅಲ್ಲಿ ಎಲ್ಲ ಹೋಗುದು. ಹ ಪಕ್ಕದ ಪಕ್ಕದಲ್ಲಿ ಇದೆಯಾ ಊರಿನ? ಇದು ಸ್ವಲ್ಪ ದೂರ ಉಂಟು.

ಹ್ಮ್ ಅಲ್ಲಿ ಹೋಗ್ತೇವೆ ನಾವು. ಹಾಗೆ ಒಳ್ಳೆ ಆಗ್ತದೆ. ಮಕ್ಕಳಿದ್ದಾದ್ರೆ ಇಲ್ಲಿ ತೊಟ್ಟಿಲ್ ಅಂತ ಉಂಟು Udupi ಆಚೆ ಅಲ್ಲಿಗೆ ಹೋಗ್ತೆವೆ. ಹ ನಾವು ಹ ನಾವು ಈಗ first ಮುಖಾಂತರ ಶಾಲೆಗಳಿಗೆಲ್ಲ ಈಗ ಇಲ್ಲ ಈಗ ಮಕ್ಳಿಗೆ exam ಅಲ್ಲ ಈಗ permission ಕೊಡುದಿಲ್ಲ ಶಾಲೆಗಳಿಗೆ.

ಇಲ್ಲಾಂದ್ರೆ ಎಲ್ಲ ಶಾಲೆಗಳಿಗೆ ಎಲ್ಲ ಹೋಗಿ ಒಂದು ದಿನ ಆದಿತ್ಯವಾರ full ಅಲ್ಲೇ ಕಳ್ದು ಬರ್ತೇವೆ ಮಕ್ಳೊಟ್ಟಿಗೆಲ್ಲ ಮಾತಾಡಿ ಇದ್ದ ರೀತಿಯೆಲ್ಲ ಮಾಡಿ ಬರ್ತೇವೆ.

ಹಾಗೆ ಎಂತ ವಾರ ಪೂರ್ತಿ busy ಇದ್ದ್ ಅವತ್ತೊಂದಿನ free ಆದಾಗ್ ಆಗ್ತದೆ.

ಹಾಗೆವಾ ಹ್ಮ್ college ಇರುವಾಗ ಕಲಿಯುವಾಗ ಇದೆಲ್ಲ ಮಾಡ್ತಿರಲ್ಲ ನೀವು . ಅದೆ ಈ side ಅಲ್ಲಿ ಅಂದ್ರೆ ಇಲ್ಲಿ ಸುಮ್ಮನ್ ಅದೊಂದೆ ಯಾಕೆ ಅಂತ ಏನಾದ್ರು ಬೇರೆ ಕೊಡು ನೋಡ್ಕೊಳ್ತಾ ಇರುವ ಅಂತ. ಅಲ್ಲ ಹಾಗೆ ಹ್ಮ್. ಖುಷಿ ಆಗ್ತದೆ ಅಂದ್ರೆ ಮಕ್ಳೊಟ್ಟಿಗೆಲ್ಲ ಹೋಗಿ ಮಾತಾಡುವಾಗ ಅವ್ರದ್ದು ಒಂದೊಂದು answers ಹೇಳುವಾಗ ಪ್ರಶ್ನೆ ಕೇಳುವಾಗೆಲ್ಲ ಅದಕ್ಕೆ ಉತ್ತರ ಕೊಡ್ಲಿಕ್ಕೆಲ್ಲ ತುಂಬ ಖುಷಿ ಆಗ್ತದೆಲ್ಲ ಹಾಗೆ . ಹ್ಮ್ ಹ್ಮ್ ಹೌದು mind ಅಂದ್ರೆ ಮನಸು ಸ್ವಲ್ಪ ಶಾಂತಿ ಇರ್ತದೆ ಖುಷಿ ಆಗ್ತದೆ. ಶಾಂತಿ ಒಂತರ ನೆಮ್ಮದಿ ಸಿಕ್ಕಾಗೆ ಆಗ್ತದೆ full ಉ ಒಂದು ವಾರ ಪೂರ್ತಿ busy ಇರ್ತೇವಲ್ಲ. ಅದೆ ಹೌದು ಸ್ವಲ್ಪ. ಸರಿ ಹಾಗಾದ್ರೆ ಇನ್ನೊಮ್ಮೆ ಮಾತಾಡುವ.

ಸರಿ okay .

ನಮಸ್ತೆ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ನಾನ್ಸ ಚೆನ್ನಾಗಿದ್ದೇನೆ sir , ಯಾರಂತ ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು, ನೀವು ಸಂಧ್ಯಾ ಅಲ್ವ?

ಹ ಹೇಳಿ ಮತ್ತೆ ವಿಶೇಷ?

ವಿಶೇಷ ಏನಿಲ್ಲ sir , ನೀವೇ ಹೇಳ್ಬೇಕು. ನಮ್ದು ಏನಿಲ್ಲ, ನೀವು ಎಲ್ಲಿ ಈಗ ಎಲ್ಲಿದ್ದೀರಿ job ಮಾಡ್ತಿದ್ದೀರಾ? ಎಂತ ಮಾಡ್ತಿದ್ದೀರಿ? ನಾನ್ job ಗೆ ಹೋಗ್ತಿಲ್ಲ ಈಗ ಮನೆಯಲ್ಲೆ ಇದ್ದೇನೆ.

College ಆದ್ಮೇಲೆ ನೀವೆಲ್ಲ ಸಿಗ್ಲೇ ಇಲ್ಲ ಅಲ sir , ನಿಮ್ಗೆ transfer ಆಯ್ತಂತೆ? ಹೌದು ನಾನೀಗ ನಮ್ದು ಕೆ ಎಲ್ಲ college ಲ್ಲ ಮುಗಿದ್ಮೇಲೆ ನಾನೀಗ ಚಿಕ್ಮಂಗ್ಳೂರ್ ಗೆ transfer ಆಗಿ ಬಂದಿದ್ದೇನೆ.

ಹೌದು ಹೌದು ಅಲ್ಲಿ ಚಿಕ್ಮಂಗ್ಳೂರ್ ಅಲ್ಲಿ ಇದ್ದೇನೆ.

ಒಹ್ ನೀವು ಅಲ್ಲಿಗೆ ಹೋದ್ದು ಒಳ್ಳೆದಾಯ್ತು ನಮ್ಗೊಂದು tour ಗೆಲ್ಲ ಬರ್ಲಿಕುಂಟು ಆಚೆ. ನಿಮ್ಮತ್ರ ಕೇಳ್ಬೋದು ಹಾಗಾದ್ರೆ ಆಯ್ತು ಇಲ್ಲಿ ಒಂದ್ಸಲ ನೀವು visit ಕೊಡಿ ಚಿಕ್ಮಂಗ್ಳೂರ್ ಗೆ ಇಲ್ಲೆಲ್ಲ ಇಲ್ಲಿ ಅದ್ದು weather ಮತ್ತೆ ನಮ್ಮ South canara ದ weather ಗಿಂತ ಇಲ್ಲಿ ತುಂಬ extremely cold ಇದೆ ನೀವು ಇಲ್ಲಿ ಅದ್ದು weather ನ್ನು ತುಂಬ ಇಷ್ಟ ಪಡ್ಬೋದು ಒಂದ್ಸಲ ಬನ್ನಿ.

ಬರ್ಬೇಕು sir ಅದು ನಮ್ಗೆ ಯಾವ ಯಾವ place ಎಲ್ಲ ಉಂಟಂತ ಗೊತ್ತಿಲ್ಲ. ಹಹೌದು ನಾನು ಹೇಳ್ತೇನೆ ನೀವು ಚಿಕ್ಮಂಗ್ಳೂರ್ ಗೆ ಬಂದ್ರೆ, ನಮ್ದು Chikkamagaluru district ಅಲ್ಲಿ ಶೃಂಗೇರಿ ಯ temple ನೋಡ್ಬೋದು. ಮತ್ತೆ ಸಿರಿಮನೆ falls ಇದೆ ಅದು ನೋಡ್ಬೋದು, ಮತ್ತೆ ಇದು ರಂಭಾಪುರಿ ಮಠ ಇದೆ. ಹೊನ್ನೂರಲ್ಲಿ ಅಲ್ಲಿ ಮತ್ತೆ ಬಾಬಾ ಬುಡನ್ಗಿರಿ ಇದೆ. ಮುಳ್ಳಯ್ಯನಗಿರಿ ಇದೆ. ಹ ಹ ಅದೇ ಅದೇ ಕೇಲಿಕ್ಕೆ ಹೊದ್ದು ನಾನು ಮುಳ್ಳಯ್ಯನಗಿರಿ ಅದಕ್ಕೊಂದು ಬರ್ಬೇಕು ಅಂತ ತುಂಬ ಆಸೆ ಉಂಟು. ಹೌದೌದು ಅದು ಬನ್ನಿ ಅಲ್ಲಿ ಮುಳ್ಳಯ್ಯನಗಿರಿ ಗೆ ಎಷ್ಟೋ ಜನ tourist ಬರ್ತಾರೆ but ಅದು ಖುಷಿ ಭಯಂಕರ ಅಂದ್ರೆ weather ಮತ್ತೆ ಎಷ್ಟೋ ಭೂಮಿಯಿಂದ ಎಷ್ಟೋ ಎತ್ತರದಲ್ಲಿ ಇರುವಂತಹ ಒಂದು ಗಿರಿ ಶಿಖರ ಅದು. ಹೌದು ಹೌದು ನಾವು ಅದೇ mobile ಲೆಲ್ಲ ತುಂಬ ನೋಡಿದ್ದೇನೆ ಅಲ್ಲಿಗೊಂದು ಬರ್ಬೇಕಂತ ತುಂಬ ಆಸೆ ಉಂಟು. ನೀವೊಂದ್ಸಲ ನಿಮ್ಮ family ಯವರೆನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದ್ಸಲ visit ಕೊಡಿ ಇಲ್ಲಿಗೆ. ಆಯ್ತು sir ಬರ್ತೇವೆ ಮತ್ತೆ ಅಲ್ಲಿಗೊಂದು ಬರ್ಬೇಕಾದ್ರೆ three days ಬೇಕಾ? ಬೇಡ ಬೇಡ, ನೀವು ಬೆಳಿಗ್ಗೆ ಬೇಗ journey ಮಾಡಿದ್ರೆ ಹ ಬೆಳಿಗ್ಗೆ ಒಂದು ಹತ್ತು ಘಂಟೆ ಒಳಗೆ ಆರು ಏಳು ಘಂಟೆಗೆ ನಿಮ್ಮ ಊರಿಂದ ಬಿಟ್ರೆ ಚಿಕ್ಮಂಗ್ಳೂರ್, ಮುಳ್ಳಯ್ಯನಗಿರಿಗೆ ಹತ್ತು ಘಂಟೆ ಒಳಗೆ ಬರ್ಬೋದು.

ಅಲ್ಲ ನಾವೀಗ ಶೃಂಗೇರಿ ಮತ್ತೆ ನೀವೆಲ್ಲ ಸುಮಾರ್ temple ಹೇಳಿದ್ರಲ್ಲ ಅದಕ್ಕೆಲ್ಲ. ಅದೆಲ್ಲ ಒಂದೇ ದಿನ ಒಂದೇ ದಿನದಲ್ಲಿ ಬರ್ಬೋದು. ಅಹ್ ಒಂದೇ ದಿನ ಆಗ್ತದೆ ಅಲ್ಲಿ halt ಮಾಡ್ಬೇಕಂತೇನಿಲ್ಲ ಇಲ್ಲ ಅಲ. Halt ಇಲ್ಲ ಇಲ್ಲ halt ಮಾಡ್ಬೇಕಂತೇನಿಲ್ಲ, ಬೆಳಿಗ್ಗೆ ಬೇಗ ಹೊರಟು ಎಲ್ಲಸ ನೋಡ್ಕೊಂಡು ಕೊನೆಗೆ ಮುಳ್ಳಯ್ಯನಗಿರಿ ನೋಡಿದ್ರೆ ಅದು ಬಾರಿ ಚಂದ ಸಂಜೆ ಹೊತ್ತಿಗಂತೂ ಇನ್ನೂ ಚಂದವಾಗಿ ಕಾಣ್ತದೆ.

ಹೌದು, ಮಂಜು ಎಲ್ಲ ಮಂಜು ಎಲ್ಲ ಉಂಟಲ್ಲ ಇಬ್ಬನಿ ಮಂಜೆಲ್ಲ ಬೇಗನೆ ಬೀಳ್ತದೆ ಒಂದು ಮೂರೂ ನಾಲ್ಕು ಘಂಟೆಗೆಲ್ಲ ಆ time ಗೆಲ್ಲ ನಾವಲ್ಲಿದ್ರೆ ಪ್ರಕೃತಿ ಬಾರಿ ಚೆಂದ ಕಾಣ್ತದೆ ಸದಾ ಹಸಿರಲ್ಲಿ ಕಾಣ್ತಾ ಇರ್ತದೆ. ಹ್ಮ್ ನೀವೆಲ್ಲ ಹೇಳುವಾಗ ನಾಳೆಯೇ ಬರ್ಬೇಕಂತ ಅನಿಸ್ತದೆ. ನೀವು ಯಾವಾಗ ಬೇಕಾದ್ರು ಬನ್ನಿ ನಾವು ಈ time ಅಲ್ಲಿ ಬಂದ್ರೆ ಇದೆ time ಅಲ್ಲಿ ಅಲ ನೋಡ್ಲಿಕ್ಕೆ ಚಂದಲ್ಲ ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿ ಬೆಟ್ಟ ಈಗ ಚಂದ ಇದೆ ಮತ್ತೆ ಬಾರಿ cold ಇದೆ ಈಗ.

ಮತ್ತೆ ನೀವು ಬರುವಾಗ ಎರಡ್ ಈ ಒಂದ್ಸಲ ಚಿಕ್ಮಂಗ್ಳೂರ್ ಜಿಲ್ಲೆಗೆ ಕಾಲಿಟ್ಟ ಕೂಡ್ಲೆ ಕಾಫೀ ಕಾಫೀನಾಡು ಅಂತಾನೆ ಕರಿತಾರೆ ನಮ್ದು ಕಾಫೀ favourite ಇಲ್ಲಿ.

ಹ ಕಾಫೀ ಗಿಡ ಕಾಫೀ ಗಿಡ ಹೂ ಬಿಡ್ತದೆ ಈಗ ಚೆಂದ ಚೆಂದ ಮತ್ತೆ fresh ಕಾಫೀ ಇದು ಸಿಕ್ತದೆ ಪುಡಿ.

ಯಾ ಯಾವುದೇ chemical mix ಮಡದಿರುವಂಥಹ ಕಾಫೀ ಸಿಗ್ತದೆ ಇಲ್ಲಿ. ಅದೇ ಕಾಫೀ ಎಲ್ಲ ಕುಡಿಲಿಕ್ಕೆ ಸೀದ ನಿಮ್ಮ ಮನೆಗೆ ಬರ್ತೇನೆ family ಯವರನ್ನು ಕರ್ಕೊಂಡು. ಖಂಡಿತ ಬನ್ನಿ ನೀವು ಯಾವಾಗ ಬರ್ತಿರಿ ಹೇಳಿ ನಾವು ಕಾಫೀಯನ್ನೆಲ್ಲ ready ಮಾಡಿ ನಿಮ್ಗಾಗಿ ready ಮಾಡಿ ಇಡ್ತೇವೆ ನಾವು.

ಮತ್ತೆ ನೀವು ಈಚೆಯೇ ಬರ್ಲೇ ಇಲ್ವಾ ಮಂಗ್ಳೂರ್ side . ಇಲ್ಲ ಮಂಗ್ಳೂರ್ ಕಡೆ ಬರ್ಲೇ ಇಲ್ಲ ಮತ್ತೆ ಕೆಲಸ ಭಯಂಕರ ಕೆಲಸದ ಒತ್ತಡ ಇದೆ office ಲ್ಲಿ ಹಾಗಾಗಿ ನಾವು ಈಚೆ ಮಂಗ್ಳೂರ್ ಕಡೆ ಬರುದೆ ಕಡಿಮೆ ಆಯ್ತು ಈಗ. ಹೌದ sir ನಾವೇ ಬರ್ತೇವೆ ಹಾಗಾದ್ರೆ ನಿಮ್ಮನ್ನು ನೋಡ್ಲಿಕೊಮ್ಮೆ. ಆಯ್ತು, ಒಂದಿನ ಬನ್ನಿ ಬಿಡುವು ಮಾಡಿಕೊಂಡು ಬನ್ನಿ, ನಾವು ಮಾತಾಡಿ ಖುಷಿ ಪಡುವ ನಿಮ್ಮ family ಜೊತೆ member ಬನ್ನಿ ನಮ್ಮ family member ಎಲ್ಲ ಹೋಗಿ ಎಲ್ಲಾ tourist place visit ಕೊಡುವ ಚಿಕ್ಮಂಗಳೂರಲ್ಲೆಲ್ಲ. ಆಯ್ತು sir ಮತ್ತೆ ನೀವು ಯಾವಾಗ free ಇರ್ತಿರಿ Sunday ಮಾತ್ರವಾ? Sunday, Sunday ಮಾತ್ರ ಈಗನೀವು ಬರ್ತಿರಾದ್ರೆ ಒಂದು ದಿನ ರಜೆ ಮಾಡುವ, ರಜೆ ಮಾಡಿ ನಾನೊಂದು ರೆಡಿ ಆಗಿರ್ತೇನೆ ಒಂದಿನ ಮುಂಚೆ. ಆಯ್ತು sir ನಾನು ನಿಮ್ಗೆ timing ಯಾವಾಗ ಒಂದು ಜನವರಿ first week ಲ್ಲಿ ಹಾಗೆ ನೋಡ್ತೇನೆ ಬರ್ಲಿಕ್ಕೆ ಆಗ್ತದಂತ.

ನಿಮ್ಗೆ call ಮಾಡಿ ಹೇಳ್ತೇನೆ ನಾನ್ ಹಾಗಾದ್ರೆ.

Madam ನಾನು ಯಾರಂತ ಗೊತ್ತಾಯ್ತಾ. ಆ ಇಲ್ಲಲ್ಲಾ hello.

ರಾಕೇಶ್ ಅಂತ ನಿಮ್ಮ ಒಂದು college ಅಲ್ಲಿ ಒಂದಾನೊಂದು ಕಾಲದಲ್ಲಿ.

ಹಾ ಗೊತ್ತಾಯ್ತು ಗೊತ್ತಾಯ್ತು ಈಗ.

ಹೇಗಿದ್ದೀರಿ ಹಾ . ಒಂದು call ಇಲ್ಲಾ ಒಂದು ಎಂತ ಒಂದು ಮಾತಾಡ್ಬೇಕಂತ ಅನ್ನಿಸುವುದಿಲ್ವಾ. ಅಯ್ಯೋ ನಂಗೆ number ಸಿಗ್ಲಿಲ್ಲಲ್ಲ number miss ಆಗಿತ್ತು ನನ್ನ mobile ಬೇರೆ ಹೋಗಿತ್ತಲ್ಲಾ.

ನಾನ್ ಎನಿಸುವುದು ಎಂತ ತುಂಬಾ ದಿನ ಆಯ್ತಲ್ಲಾ ಅಂದ್ರೆ ಒಂದೆರಡು ವರ್ಷ ಆದರು ಆಯ್ತು.

ಎಂತ message ಸಹ ಇಲ್ಲಾ phone ಅಲ್ಲು ಮಾತಾಡಿಲ್ಲಾ. ಹೋ ಹೌದಲ್ಲಾ number ನ~ ನಂದು number ಹೇಗೆ ಸಿಕ್ಕಿತು? ಅಲ್ಲ WhatsApp group ಇತ್ತಲ್ಲಾ. ಹಾ ಹಾ ಹೌದು ಅದು ಒಂದು ಈಗ ಇದ್ದು ಒಳ್ಳೆದಾಯ್ತಲ್ಲ.

ಮತ್ತೆ college ಅಲ್ಲಿ ಎಲ್ಲಾ ಎಷ್ಟು ಗಮ್ಮತ್ತು ಮಾಡ್ತಿದ್ವಿ ಅಲಾ. ಕೇಳ್ತೀರಾ? ನಾವೆಲ್ಲಾ last bench ನೀವೆಲ್ಲಾ first bench ಗಲಾಟೆ ಆಗ್ತಿತ್ತು ಒಂದು. ಹಾ last bench ಅಲ್ಲಿ ಕುತ್ಕೊಂಡು ನೀವು ತುಂಬ ಗಲಾಟೆ ಮಾಡ್ತಿದ್ರಿ.

ನಮ್ಮ ಗಲಾಟೆ ಬಿಡಿ ತಮ್ದು ಬೇರೆದೆ ಗಲಾಟೆ ಇತ್ತು.

ನಮ್ಮದೆಲ್ಲಾ ಬೇರೆದೆ ತರ ಇತ್ತು ನೀವು next level ಅನ್ನೋ ತರ. ಎಂತ ಮಾಡ್ತೀರಿ ಇವಾಗ? ನಾನು ಈ ಆ ನಾನು ಈಗ job ಅಲ್ಲಿದ್ದೇನೆ lab technician finish ಆಯ್ತಲ್ಲಾ ಈಗ job ಅಲ್ಲಿ ಇದ್ದೇನೆ. ನೀವು ಎಂತ ಮಾಡ್ತಿದ್ದೀರಿ ಈಗ? ಆ ನಾನು ಈಗ bank ಅಲ್ಲಿ work ಮಾಡ್ಕೊಂಡಿದ್ದೀನಿ.

ಮತ್ತೆ ನೋಡ್ ಇನ್ನು ಬೇಕಿದ್ರೆnext ಬೇರೆ ಕಡೆ jump ಆಗದಿದ್ರೆ ಬೇರೆ ಕಡೆ ಹೋಗುವುದ್ ಅಷ್ಟೇ. ಹಾಗೆ ಯಾವ bank ಅಲ್ಲಿ ಇದ್ದೀರಿ?

ಹೋ ನಮಗೆ loan ಎಲ್ಲಾ ತಕ್ಕೋಳೋದಿದ್ರೆ ಒಳ್ಳೆದಾಯ್ತು. ಅಯ್ಯೋ ಬನ್ನಿ ಕರೆದು ಕರೆದು ಕೊಡ್ತೀವಿ ಬನ್ನಿ.

ಸರಿಯಾಗಿ ಕಟ್ಟಿದ್ರೆ ಆಯಿತು ಅಷ್ಟೇ. ಅಯ್ಯೋ ಹೋ ಕಟ್ಟುವ ಅದ್ರಲ್ಲಿ.

ಮತ್ತೆ ಹೇಗೆ ಹಾಂ ತುಂಬಾ ಸಮಯ ಆದ್ಮೇಲೆ. ಹೌದು ಹೇಗಿದ್ದೀರಿ ಈಗ? ಅಯ್ಯೋ ಇದು ಒಳ್ಳೆ ಕಥೆ ಆಯ್ತು ನಿಮ್ಮದು ಹೇಗಿದ್ದೀರಿ ಇದು ನಿಮ್ಮತ್ರ ಮಾತಾಡ್ತಿದ್ದೀನಿ ಅಂದ್ರೆ ಹೇಗಿದ್ದೀಯ ಅಂತ ಕೇಳಲಿಕ್ಕೆ ಹೌದಾ . ಹಾ ಹಾ ಹಾ ಅದು ಕೇಳುವುದು ಒಂದು ಹೇಗಿದ್ದೀರಿ ಅಂತ.

ಹಾಗೆ ಮತ್ತೆ. ಮತ್ತೆಂತ ಅಂತೇಳಿದ್ರೆ ಅಲ್ಲಾ last time ಒಂದು ಇದಕ್ಕೆ ಹೋಗಿದ್ವಿ ನೋಡಿ ಎಲ್ಲ class ನವರು ಒಂದು.